C ನಲ್ಲಿಯ ಮಲ್ಟಿಪಲ್ ಆಂಡ್ ಹೈರಾರ್ಕಿಕಲ್ ಇನ್ಹೆರಿಟನ್ಸ್ ಮಲ್ಟಿಪಲ್ ಆಂಡ್ ಹೈರಾರ್ಕಿಕಲ್ ಇನ್ಹೆರಿಟೆನ್ಸ್ ಎನ್ನುವುದರ ಕುರಿತು ಇರುವ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಮತ್ತು ಹೈರಾರ್ಕಿಕಲ್ ಇನ್ಹೆರಿಟೆನ್ಸ್ ಗಳನ್ನು ನಾವು ಕಲಿಯುವೆವು ನಾವು ಇದನ್ನು ಉದಾಹರಣೆಗಳ ಸಹಾಯದಿಂದ ಮಾಡುವೆವು
ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡಲು ಉಬುಂಟು ಆಪರೇಟಿಂಗ್ ಸಿಸ್ಟಮ್ ನ 1110 ನೇ ಆವೃತ್ತಿ ಮತ್ತು g ಕಂಪೈಲರ್ ನ 461 ನೇ ಆವೃತ್ತಿಯನ್ನು ಬಳಸುತ್ತಿದ್ದೇನೆ
ಮಲ್ಟಿಪಲ್ ಇನ್ಹೆರಿಟೆನ್ಸ್ ಎನ್ನುವುದರಲ್ಲಿ ಡಿರೈವ್ಡ್ ಕ್ಲಾಸ್ ಒಂದಕ್ಕಿಂತ ಹೆಚ್ಚು ಬೇಸ್ ಕ್ಲಾಸ್ ಗಳಿಂದ ಪಾರಂಪರ್ಯವಾಗಿ ಪಡೆಯುತ್ತದೆ
ಈಗ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಎನ್ನುವುದರ ಒಂದು ಉದಾಹರಣೆಯನ್ನು ನಾವು ನೋಡೋಣ
ನಾನು ಕೋಡನ್ನು ಈಗಾಗಲೇ ಎಡಿಟರ್ನಲ್ಲಿ ಟೈಪ್ ಮಾಡಿದ್ದೇನೆ
ನಾನು ಇದನ್ನು ಓಪನ್ ಮಾಡುವೆನು
ನಮ್ಮ ಫೈಲ್ ನ ಹೆಸರು multipleಸಿಪಿಪಿ ಆಗಿದೆ ಎಂಬುದನ್ನು ಗಮನಿಸಿರಿ
ಈ ಪ್ರೊಗ್ರಾಂನಲ್ಲಿ ನಾವು ವಿದ್ಯಾರ್ಥಿಯ ಹೆಸರು ರೋಲ್ ನಂ ಮಾರ್ಕ್ಸ್ ಮತ್ತು ಎವರೇಜ್ ಇವುಗಳನ್ನು ತೋರಿಸುವೆವು
ನಾನು ಕೋಡನ್ನು ವಿವರಿಸುತ್ತೇನೆ
ಐಯೋಸ್ಟ್ರೀಮ್ ಎನ್ನುವುದು ನಮ್ಮ ಹೆಡರ್ ಫೈಲ್ ಆಗಿದೆ
ಇದು ಎಸ್ಟಿಡಿ ನೇಮ್ಸ್ಪೇಸ್ ಆಮೇಲೆ ನಾವು ಸ್ಟುಡೆಂಟ್ ಎನ್ನುವ ಕ್ಲಾಸ್ಅನ್ನು ಹೊಂದಿದ್ದೇವೆ
ಇದು ಬೇಸ್ ಕ್ಲಾಸ್ ಆಗಿದೆ
ಇದರಲ್ಲಿ ನಾವು roll no ಎನ್ನುವ ಇಂಟೀಜರ್ ವೇರಿಯಬಲ್ ಹಾಗೂ ನೇಮ್ ಎನ್ನುವ ಕ್ಯಾರೆಕ್ಟರ್ ವೇರಿಯಬಲ್ ಅನ್ನು ಹೊಂದಿದ್ದೇವೆ
ಇವುಗಳು ಪ್ರೊಟೆಕ್ಟೆಡ್ ಎಂದು ಡಿಕ್ಲೇರ್ ಮಾಡಲ್ಪಟ್ಟಿವೆ
ಆಮೇಲೆ ನಾವು exam inherit ಎನ್ನುವ ಇನ್ನೊಂದು ಕ್ಲಾಸ್ ಅನ್ನು ಹೊಂದಿದ್ದೇವೆ
ಇದೂ ಸಹ ಒಂದು ಬೇಸ್ ಕ್ಲಾಸ್ ಆಗಿದೆ
ಹೀಗಾಗಿ ಇಲ್ಲಿ ನಾವು ಸ್ಟುಡೆಂಟ್ ಮತ್ತು exam inherit ಎನ್ನುವ ಎರಡು ಬೇಸ್ ಕ್ಲಾಸ್ ಗಳನ್ನು ಹೊಂದಿದ್ದೇವೆ
ಇದರಲ್ಲಿ ನಾವು ಸಬ್1 ಸಬ್2 ಸಬ್3 ಎನ್ನುವ ಮೂರು ಪ್ರೊಟೆಕ್ಟೆಡ್ ವೇರಿಯಬಲ್ ಗಳನ್ನು ಹೊಂದಿದ್ದೇವೆ
ಏಕೆಂದರೆ ಪ್ರೊಟೆಕ್ಟೆಡ್ ವೇರಿಯಬಲ್ ಗಳು ಡಿರೈವ್ಡ್ ಕ್ಲಾಸ್ನಿಂದ ಆಕ್ಸೆಸ್ ಮಾಡಲ್ಪಡುತ್ತವೆ
ಈಗ ಇಲ್ಲಿ ನಾವು ಗ್ರೇಡ್ ಎನ್ನುವ ಡಿರೈವ್ಡ್ ಕ್ಲಾಸ್ ಅನ್ನು ಹೊಂದಿದ್ದೇವೆ
ಇದು ಸ್ಟುಡೆಂಟ್ ಮತ್ತು exam inherit ಎನ್ನುವ ಬೇಸ್ ಕ್ಲಾಸ್ ಗಳನ್ನು ಇನ್ಹೆರಿಟ್ ಮಾಡುತ್ತದೆ
ಇದರಲ್ಲಿ ಪ್ರೈವೇಟ್ ಎಂದು ಡಿಕ್ಲೇರ್ ಮಾಡಿದ ಎವಿಜಿ ಎನ್ನುವ ಇಂಟೀಜರ್ ವೇರಿಯಬಲ್ ಅನ್ನು ನಾವು ಪಡೆದಿದ್ದೇವೆ
ಆಮೇಲೆ input display average input exam ಮತ್ತು display exam ಎನ್ನುವ ಪಬ್ಲಿಕ್ ಫಂಕ್ಶನ್ ಗಳನ್ನು ಹೊಂದಿದ್ದೇವೆ
ಇದರಲ್ಲಿ ಪಬ್ಲಿಕ್ ಎಂದು ಡಿಕ್ಲೇರ್ ಮಾಡಿದ ಟೋಟಲ್ ಎನ್ನುವ ಇಂಟೀಜರ್ ವೇರಿಯಬಲ್ ಇರುತ್ತದೆ
ಆಮೇಲೆ ಸ್ಟೂಡೆಂಟ್ ನ roll no ಮತ್ತು ನೇಮ್ ಗಳನ್ನು ಪಡೆಯಲು ನಾವು ಇನ್ಪುಟ್ ಎನ್ನುವ ಫಂಕ್ಶನ್ ಅನ್ನು ಉಪಯೋಗಿಸುತ್ತೇವೆ
ಡಿಸ್ಪ್ಲೇ ಎನ್ನುವ ಫಂಕ್ಶನ್ ನಲ್ಲಿ ನಾವು ಸ್ಟೂಡೆಂಟ್ ನ roll no ಮತ್ತು ನೇಮ್ ಗಳನ್ನು ತೋರಿಸುತ್ತೇವೆ
ಇಲ್ಲಿ input exam ಎನ್ನುವ ಫಂಕ್ಶನ್ ಇರುತ್ತದೆ
ಇದರಲ್ಲಿ ನಾವು ಮೂರು ವಿಷಯಗಳ ಅಂಕಗಳನ್ನು ಸಬ್1 ಸಬ್2 ಆಂಡ್ ಸಬ್3 ಎಂದು ಪಡೆಯುತ್ತೇವೆ
ಆಮೇಲೆ display exam ಎನ್ನುವ ಫಂಕ್ಶನ್ ನಲ್ಲಿ ನಾವು ಮೂರು ವಿಷಯಗಳ ಮೊತ್ತವನ್ನು ಕಂಡುಹಿಡಿಯುತ್ತೇವೆ ಮತ್ತು ಇದನ್ನು ಟೋಟಲ್ ಎಂದು ಪ್ರಿಂಟ್ ಮಾಡುತ್ತೇವೆ
ಮತ್ತು ಅವೆರೇಜ್ ಎನ್ನುವ ಫಂಕ್ಶನ್ ನಲ್ಲಿ ನಾವು ಸರಾಸರಿಯನ್ನು ಕಂಡುಹಿಡಿಯುತ್ತೇವೆ
ಇದು ನಮ್ಮ ಮೈನ್ ಎನ್ನುವ ಫಂಕ್ಶನ್ ಆಗಿದೆ
ಇದರಲ್ಲಿ ಗ್ರೇಡ್ ಎನ್ನುವ ಕ್ಲಾಸ್ನ ಡಿರೈವ್ಡ್ ಕ್ಲಾಸ್ ಆಗಿರುವ ಜಿಡಿ ಎನ್ನುವ ಒಬ್ಜೆಕ್ಟ್ ನ್ನು ನಾವು ಕ್ರಿಯೇಟ್ ಮಾಡುತ್ತೇವೆ
ಆಮೇಲೆ ನಾವು ಮೇಲೆ ಹೇಳಿದ ಎಲ್ಲ ಫಂಕ್ಶನ್ ಗಳನ್ನು ಕಾಲ್ ಮಾಡುತ್ತೇವೆ
ಇದು ನಮ್ಮ ರಿಟರ್ನ್ ಸ್ಟೇಟಮೆಂಟ್ ಆಗಿದೆ
ಈಗ ನಾವು ಈ ಪ್ರೋಗ್ರಾಮನ್ನು ಎಕ್ಸೀಕ್ಯೂಟ್ ಮಾಡೋಣ
ನಿಮ್ಮ ಕೀಬೋರ್ಡ್ ಮೇಲಿನ Ctrl Alt ಮತ್ತು T ಎನ್ನುವ ಕೀಗಳನ್ನು ಒಟ್ಟಿಗೇ ಒತ್ತಿ ಟರ್ಮಿನಲ್ ವಿಂಡೋವನ್ನು ಓಪನ್ ಮಾಡಿರಿ
ಕಂಪೈಲ್ ಮಾಡಲು g ಸ್ಪೇಸ್ ಮಲ್ಟಿಪಲ್ ಡಾಟ್ ಸಿಪಿಪಿ ಸ್ಪೇಸ್ ಹೈಫನ್ o ಸ್ಪೇಸ್ ಮಲ್ಟ್ ಎಂದು ಟೈಪ್ ಮಾಡಿರಿ
Enter ಅನ್ನು ಒತ್ತಿರಿ
mult ಡಾಟ್ ಸ್ಲ್ಯಾಷ್ ಮಲ್ಟ್ ಎಂದು ಟೈಪ್ ಮಾಡಿರಿ
Enter ಅನ್ನು ಒತ್ತಿರಿ
ಇಲ್ಲಿ ಇವುಗಳನ್ನು ನಾವು ನೋಡುತ್ತೇವೆ Enter ರೋಲ್ no ನಾನು 3 ನ್ನು ಎಂಟರ್ ಮಾಡುವೆನು
Enter Name ನಾನು ಪ್ರಥಮ್ ಎಂದು ಎಂಟರ್ ಮಾಡುವೆನು
Enter ಮಾರ್ಕ್ಸ್ ಒಎಫ್ ಸಬ್ಜೆಕ್ಟ್1 ನಾನು 67 ಎಂದು ಸಬ್ಜೆಕ್ಟ್2 ರಲ್ಲಿ 78 ಮತ್ತು ಸಬ್ಜೆಕ್ಟ್3 ರಲ್ಲಿ 84 ಎಂದು ಎಂಟರ್ ಮಾಡುವೆನು
ಔಟ್ಪುಟ್ ಹೀಗೆ ಕಾಣಿಸುತ್ತದೆ ರೋಲ್ ನೋ is 3 ನೇಮ್ is ಪ್ರಥಮ್ ಟೋಟಲ್ is 229 ಅವೆರೇಜ್ is 76 ಇದು ಮಲ್ಟಿಪಲ್ ಇನ್ಹೆರಿಟೆನ್ಸ್ ಎನ್ನುವುದಾಗಿತ್ತು
ಈಗ ನಾವು ಹೈರಾರ್ಕಿಕಲ್ ಇನ್ಹೆರಿಟೆನ್ಸ್ ಎನ್ನುವುದನ್ನು ನೋಡುವೆವು ನಮ್ಮ ಪ್ರೊಗ್ರಾಂಗೆ ಹಿಂದಿರುಗಿರಿ
ಹೈರಾರ್ಕಿಕಲ್ ಇನ್ಹೆರಿಟೆನ್ಸ್ ಎನ್ನುವುದರಲ್ಲಿ ಅನೇಕ ಡಿರೈವ್ಡ್ ಕ್ಲಾಸ್ ಗಳು ಒಂದೇ ಬೇಸ್ ಕ್ಲಾಸ್ ನಿಂದ ಪಾರಂಪರ್ಯವಾಗಿ ಪಡೆಯುತ್ತವೆ
ನಮ್ಮ ಫೈಲ್ ನ ಹೆಸರು ಹೈರಾರ್ಕಿಕಲ್ ಡಾಟ್ ಸಿಪಿಪಿ ಆಗಿದೆ ಎಂಬುದನ್ನು ಗಮನಿಸಿರಿ
ಈಗ ನಾನು ಕೋಡನ್ನು ವಿವರಿಸುವೆನು
ಐಯೋಸ್ಟ್ರೀಮ್ ಎನ್ನುವುದು ನಮ್ಮ ಹೆಡರ್ ಫೈಲ್ ಆಗಿದೆ
ಇಲ್ಲಿ ನಾವು ಎಸ್ಟಿಡಿ ನೇಮ್ಸ್ಪೇಸ್ ಎನ್ನುವುದನ್ನು ಉಪಯೋಗಿಸಿದ್ದೇವೆ
ಆಮೇಲೆ ನಾವು ಸ್ಟುಡೆಂಟ್ ಎನ್ನುವ ಬೇಸ್ ಕ್ಲಾಸ್ಅನ್ನು ಹೊಂದಿದ್ದೇವೆ
ಇದರಲ್ಲಿ ನಾವು roll no ಎನ್ನುವ ಇಂಟೀಜರ್ ವೇರಿಯಬಲ್ ಅನ್ನು ಸಬ್1 ಸಬ್2 ಸಬ್3 ಹಾಗೂ ಟೋಟಲ್ ಎನ್ನುವ ಇಂಟೀಜರ್ ವೇರಿಯಬಲ್ ಗಳನ್ನು
ಹಾಗೂ ನೇಮ್ ಎನ್ನುವ ಕ್ಯಾರೆಕ್ಟರ್ ವೇರಿಯಬಲ್ ಅನ್ನು ಪಡೆದಿದ್ದೇವೆ
ಇವುಗಳನ್ನು ಪ್ರೊಟೆಕ್ಟೆಡ್ ಎಂದು ಡಿಕ್ಲೇರ್ ಮಾಡಲಾಗಿದೆ
ಇಲ್ಲಿ ಶೋವ್ ಎನ್ನುವ ಇನ್ನೊಂದು ಕ್ಲಾಸ್ ಅನ್ನು ನಾವು ಪಡೆದಿದ್ದೇವೆ
ಇದು ಡಿರೈವ್ಡ್ ಕ್ಲಾಸ್ ಆಗಿದೆ
ಅದು ಸ್ಟುಡೆಂಟ್ ಎನ್ನುವ ಕ್ಲಾಸ್ ನ ಗುಣಗಳನ್ನು ಇನ್ಹೆರಿಟ್ ಮಾಡುತ್ತದೆ
ಇದರಲ್ಲಿ ಇನ್ಪುಟ್ ಹಾಗೂ ಡಿಸ್ಪ್ಲೇ ಎನ್ನುವ ಎರಡು ಫಂಕ್ಶನ್ ಗಳನ್ನು ನಾವು ಪಡೆದಿದ್ದೇವೆ
ಇವುಗಳು ಪಬ್ಲಿಕ್ ಫಂಕ್ಶನ್ ಗಳೆಂದು ಡಿಕ್ಲೇರ್ ಮಾಡಲ್ಪಟ್ಟಿವೆ
ಇನ್ಪುಟ್ ಎನ್ನುವ ಫಂಕ್ಶನ್ ನಲ್ಲಿ ನಾವು ಸ್ಟೂಡೆಂಟ್ ನ ರೋಲ್ ನಂ ಹಾಗೂ ನೇಮ್ ಗಳನ್ನು ಪಡೆಯುತ್ತೇವೆ
ಡಿಸ್ಪ್ಲೇ ಎನ್ನುವ ಫಂಕ್ಶನ್ ನಲ್ಲಿ ನಾವು ಸ್ಟೂಡೆಂಟ್ ನ ರೋಲ್ ನಂ ಹಾಗೂ ನೇಮ್ ಗಳನ್ನು ತೋರಿಸುತ್ತೇವೆ
ಆಮೇಲೆ ಎಕ್ಸಾಮ್ ಎನ್ನುವ ಇನ್ನೊಂದು ಡಿರೈವ್ಡ್ ಕ್ಲಾಸ್ ಇಲ್ಲಿದೆ
ಇದೂ ಸಹ ಸ್ಟುಡೆಂಟ್ ಎನ್ನುವ ಕ್ಲಾಸ್ಅನ್ನು ಇನ್ಹೆರಿಟ್ ಮಾಡುತ್ತದೆ
ಇಲ್ಲಿ ಎಕ್ಸಾಮ್ ಮತ್ತು ಶೋವ್ ಎನ್ನುವ ಎರಡು ಡಿರೈವ್ಡ್ ಕ್ಲಾಸ್ ಗಳಿರುವುದನ್ನು ನೀವು ನೋಡಬಹುದು ಎರಡೂ ಕ್ಲಾಸ್ಗಳು ಸ್ಟುಡೆಂಟ್ ಎನ್ನುವ ಕ್ಲಾಸ್ಅನ್ನು ಇನ್ಹೆರಿಟ್ ಮಾಡುತ್ತವೆ
ಪಬ್ಲಿಕ್ ಎಂದು ಡಿಕ್ಲೇರ್ ಮಾಡಲಾಗಿರುವ input exam ಹಾಗೂ ಟೋಟಲ್ ಮಾರ್ಕ್ಸ್ ಎನ್ನುವ ಎರಡು ಫಂಕ್ಶನ್ ಗಳು ಎಕ್ಸಾಮ್ ಎನ್ನುವ ಕ್ಲಾಸ್ ನಲ್ಲಿ ಇರುತ್ತವೆ
ಇಲ್ಲಿ ನಾವು input exam ಎನ್ನುವ ಫಂಕ್ಶನ್ ಅನ್ನು ಆಕ್ಸೆಸ್ ಮಾಡುತ್ತೇವೆ
ಇದು ಸಬ್1 ಸಬ್2 ಮತ್ತು ಸಬ್3 ಈ ಮೂರು ವಿಷಯಗಳ ಮಾರ್ಕ್ಸ್ ಗಳನ್ನು ಪಡೆಯುತ್ತದೆ
ಆಮೇಲೆ total marks ಎನ್ನುವ ಫಂಕ್ಶನ್ ಇರುತ್ತದೆ
ಅದು ಮೂರು ವಿಷಯಗಳ ಮೊತ್ತವನ್ನು ಕಂಡುಹಿಡಿಯುತ್ತದೆ ಮತ್ತು ಇದನ್ನು ಟೋಟಲ್ ಎಂದು ಪ್ರಿಂಟ್ ಮಾಡುತ್ತದೆ
ಇದು ನಮ್ಮ ಮೈನ್ ಎನ್ನುವ ಫಂಕ್ಶನ್ ಆಗಿದೆ
ಇದರಲ್ಲಿ ಸ್ಟ್ ಸ್ವ್ ಮತ್ತು ಇಎಂ ಎನ್ನುವ ಮೂರು ಕ್ಲಾಸ್ ಗಳ ಒಬ್ಜೆಕ್ಟ್ ಗಳನ್ನು ನಾವು ಕ್ರಿಯೇಟ್ ಮಾಡುತ್ತೇವೆ
ನಂತರ ಈ ಒಬ್ಜೆಕ್ಟ್ ಗಳನ್ನು ಬಳಸಿಕೊಂಡು ಮೇಲೆ ಹೇಳಿದ ಎಲ್ಲ ಫಂಕ್ಶನ್ ಗಳನ್ನು ನಾವು ಕಾಲ್ ಮಾಡುತ್ತೇವೆ
swinput eminput exam swdisplay emtotal marks ಮತ್ತು ಇದು ನಮ್ಮ ರಿಟರ್ನ್ ಸ್ಟೇಟಮೆಂಟ್ ಆಗಿದೆ
ಈಗ ನಾವು ಈ ಪ್ರೋಗ್ರಾಮನ್ನು ಎಕ್ಸೀಕ್ಯೂಟ್ ಮಾಡೋಣ
ಟರ್ಮಿನಲ್ ಗೆ ಹಿಂದಿರುಗಿರಿ
ನಾನು ಪ್ರಾಂಪ್ಟ್ಅನ್ನು ಕ್ಲಿಯರ್ ಮಾಡುತ್ತೇನೆ
ನಾವು ಕಂಪೈಲ್ ಮಾಡೋಣ g ಸ್ಪೇಸ್ ಹೈರಾರ್ಕಿಕಲ್ ಡಾಟ್ ಸಿಪಿಪಿ ಸ್ಪೇಸ್ ಹೈಫೆನ್ o ಸ್ಪೇಸ್ ಹಿಯರ್ ಎಂದು ಟೈಪ್ ಮಾಡಿರಿ Enter ಅನ್ನು ಒತ್ತಿರಿ
hier ಡಾಟ್ ಸ್ಲ್ಯಾಷ್ ಹಿಯರ್ ಎಂದು ಟೈಪ್ ಮಾಡಿರಿ
Enter ಅನ್ನು ಒತ್ತಿರಿ
Enter ರೋಲ್ no ನಾನು 4 ನ್ನು ಕೊಡುವೆನು
Enter Name ನಾನು ಅಶ್ವಿನಿ ಎಂದು ಕೊಡುವೆನು
Enter ಮಾರ್ಕ್ಸ್ ಒಎಫ್ ಸಬ್ಜೆಕ್ಟ್1 ನಾನು 87 ಸಬ್ಜೆಕ್ಟ್2 ರಲ್ಲಿ 67 ಎಂದು ಮತ್ತು ಸಬ್ಜೆಕ್ಟ್3 ರಲ್ಲಿ 97 ಎಂದು ಎಂದು ಕೊಡುವೆನು
ಔಟ್ಪುಟ್ ಹೀಗೆ ಕಾಣಿಸುತ್ತದೆ ರೋಲ್ ನೋ is 4 ನೇಮ್ is ಅಶ್ವಿನಿ ಮತ್ತು ಟೋಟಲ್ is160 251 ಇದು ನಮ್ಮನ್ನು ಈ ಟ್ಯುಟೋರಿಯಲ್ ನ ಕೊನೆಗೆ ತಂದಿರುತ್ತದೆ
ನಮ್ಮ ಸ್ಲೈಡ್ ಗಳಿಗೆ ಹಿಂದಿರುಗೋಣ
ನಾವು ಸಂಕ್ಷಿಪ್ತಗೊಳಿಸೋಣ
ಈ ಟ್ಯುಟೋರಿಯಲ್ ನಲ್ಲಿ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಹೈರಾರ್ಕಿಕಲ್ ಇನ್ಹೆರಿಟೆನ್ಸ್ ಗಳನ್ನು ನಾವು ಕಲಿತೆವು
ಒಂದು ಅಸೈನ್ಮೆಂಟ್ ಎಂದು ಆರಿಯಾ ಮತ್ತು ಪೆರಿಮೀಟರ್ ಎನ್ನುವ ಕ್ಲಾಸ್ ಗಳನ್ನು ಕ್ರಿಯೇಟ್ ಮಾಡಿರಿ
ಆಯತಾಕಾರದ ಏರಿಯಾ ಮತ್ತು ಪೆರಿಮೀಟರ್ ಗಳನ್ನು ಕಂಡುಹಿಡಿಯಿರಿ
ಕೆಳಗೆ ತೋರಿಸಿದ ಲಿಂಕ್ನಲ್ಲಿ ಲಭ್ಯವಿರುವ ವೀಡಿಯೋವನ್ನು ನೋಡಿರಿ
httpspoken tutorialorgWhat is a Spoken Tutorial ಅದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವನ್ನು ಸಾರಾಂಶಗೊಳಿಸುತ್ತದೆ
ನೀವು ಉತ್ತಮವಾದ ಬ್ಯಾಂಡ್ವಿಡ್ತ್ ಅನ್ನು ಹೊಂದಿಲ್ಲದಿದ್ದರೆ ಡೌನ್ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ತಂಡವು ಸ್ಪೋಕನ್ ಟ್ಯುಟೋರಿಯಲ್ಸ್ ಬಳಸಿಕೊಂಡು ಕಾರ್ಯಶಾಲೆಗಳನ್ನು ನಡೆಸುತ್ತದೆ
ಹಾಗೂ ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ
ಹೆಚ್ಚಿನ ವಿವರಗಳಿಗೆ ದಯವಿಟ್ಟು ಈ ಈ ಮೇಲ್ ಗೆ ಬರೆಯಿರಿ
contactat ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಎ ಟೀಚರ್ ಎನ್ನುವ ಪ್ರಕಲ್ಪದ ಒಂದು ಭಾಗವಾಗಿದೆ
ಈ ಟ್ಯುಟೋರಿಯಲ್ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರದ ಆಧಾರವನ್ನು ಹೊಂದಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ಕೆಳಗೆ ತೋರಿಸಿದ ಲಿಂಕ್ ಗಳ ಮೇಲೆ ಲಭ್ಯವಿದೆ
httpspoken tutorialorgNMEICT Intro ಇದರ ಅನುವಾದಕಿ ಐ ಐ ಟಿ ಬಾಂಬೆ ಯಿಂದ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು